ಈಚೆಗೆ ಇದು ಕಡಿಮೆಯಾಗಿದೆ ಸೊ ಇವಾಗ ಏನಪ್ಪಾ ಅಂದ್ರೆ ಜಸ್ಟ್ ಏನಿದ್ರೂ ಆ ಏನಾದ್ರು ಫಂಕ್ಷನ್ ಮಾಡೋ ಟೈಮ್ ಯೂಸ್ ಆಗುತ್ತೆ.

ಇದು ಒಂದು ಸ್ಟೇಡಿಯಂ ಅದು ಫುಟ್ ಬಾಲ್ ಸ್ಟೇಡಿಯಂ ಆಗಿದೆ . ಇದರ ಫುಟ್ ಬಾಲ್ ನಲ್ಲಿ ಹದಿನಾರು ಜನ ಮೆಂಬರ್ಸ್ ಇರ್ತಾರೆ ಹಾಗು ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ ಇವಾಗಿಂದು ಯಾವುದೇ ತರ ಗೇಮ್ಸ್ ಗಳನ್ನ ಆಟ ಆಡ್ತಾ ಇಲ್ಲ. ಬಿಕಾಸ್ ನೈಟ್ ಆಗಿರೋದ್ರಿಂದ ಯಾವುದೇ ಗೇಮ್ಸ್ ನಡೆಯೋದಿಲ್ಲ ಅದು ಏನಿದ್ರೂ ಮಾರ್ನಿಂಗ್ ಏ ನಡೆಯೋದು .]